ಅವುಗಳೆಂದರೆ ಗೊಂಬೆಗಳು ಮತ್ತು ಡೆಬ್ಬಿಗಳಲ್ಲಿ ವಸ್ತುಗಳನ್ನು ಇಟ್ಟಿಕೊಂಡಿದ್ದಾರೆ.

ಮತ್ತು ಪಕ್ಕದಲ್ಲಿ ವೈರ್ಸ್ ಗಳು ಇಟ್ಟಿದ್ದಾರೆ.

ಮತ್ತು ದೂರ ದೂರದಲ್ಲಿ ಬಹಳಷ್ಟು ಕಟ್ಟಡಗಳು ಕೂಡ ಇವೆ.

ಇಲ್ಲಿ ಒಂದು ಬ್ಯಾನರ್ ಅನ್ನು ಹಾಕಿದ್ದಾರೆ.

ವೆಸ್ಟನ್ ಟಾಪ್ಸ್ ಅಂಡ್ ಫ್ಯಾನ್ಸಿ ಮಾಡಲ್ಸ್ ಎಲ್ಲಾ ಸಿಗುತ್ತವೆ.

ಎಲ್ಲಾ ಕಂಪಾರ್ಟ್ಮೆಂಟ್ ಗಳಲ್ಲಿ ಬುಕ್ಸ್ ಗಳನ್ನು ಇಟ್ಟಿಕೊಂಡಿದ್ದಾರೆ.

ನಾಲ್ಕು ಕಪ್ಪು ಬಣ್ಣದ ಕುರ್ಚಿಗಳು ಇವೆ.

ಹುಡುಗಿಯರ ಹಾಗು ಹುಡುಗರ ಬಟ್ಟೆಗಳನ್ನು ಜೋಗಿಹಾಕಿದ್ದಾರೆ.

ಇಲ್ಲಿ ಎದ್ರುಗಡೆ ಲೈಟ್ ಕಾಣುತ್ತಾ ಇದೆ ವೈರ್ ಕೂಡ ಕಾಣುತ್ತಾ ಇದೆ.

ಇದು ಒಂದು ಜುನೈದ್ ಉನ್ ಉನಾನಿ ದವಾಖಾನ ಇದೆ.

ಹಾಗೂ ಕಬ್ಬಿಣದ ವಸ್ತು ಕೂಡ ಇದೆ.

ಇನ್ನೊಬ್ಬ ಮನುಷ್ಯ ಅವನು ಏನು ತೋರಿಸುತ್ತಿದ್ದಾನೆ.

ಎದುರುಗಡೆ ಆಕಾಶವಿದೆ ಆಕಾಶದ ಒಳಗಡೆ ಬಹಳ್ಟು ಮೋಡಗಳು ಇವೆ.

ಒಳಗಡೆ ಚೀಲದ ಒಳಗಡೆ ವಸ್ತುಗಳನ್ನು ಇಟ್ಟಿದ್ದಾರೆ.

ಎಲ್ಲಾ ಕಂಪಾರ್ಟ್ಮೆಂಟ್ ಗಳಲ್ಲಿ ವಸ್ತುಗಳನ್ನು ಇಟ್ಟಿದ್ದಾರೆ.

ಅವರವರು ತನ್ನ ಕೆಲಸವನ್ನು ಮಾಡುತ್ತಿದೆ ಮಾಡುತ್ತಾ ಇದ್ದಾರೆ.

ಇದು ಒಂದು ಓಂ ಸಾಯಿ ಕಟಿಂಗ್ ಸಲೂನ್ ಶಾಪ್ ಇದೆ.

ಇಲ್ಲಿ ಬಹಳಷ್ಟು ಜನರು ಇದ್ದಾರೆ ಕೆಲವರು ಜನರು ನಿಂತಿಕೊಂಡಿದ್ದಾರೆ.